ಇಲ್ಲಿ ನಿಮ್ಮನ್ನು ಆಕಾಶವನ್ನು ಕಾಣುತ್ತದೆ ಇಲ್ಲಿ ಗಿಡಗಳನ್ನು ನೋಡಬಹುದು.

ಇಲ್ಲಿ ಒಂದು ದೊಡ್ಡವಾದ ಬ್ರಿಜ್ ಅನ್ನು ಕಾಣುತ್ತದೆ.

ಇಲ್ಲಿ ಬಹಳಷ್ಟು ಗಿಡ ಮತ್ತು ಮರಗಳು ನಿಂತಿವೆ .

ಈ ಚಿತ್ರದಲ್ಲಿ ನೋಡಬಹುದು ಈ ಒಂದು ರೂಮ್ ನಲ್ಲಿ ಲೈಟ್ ಕಾಣುತ್ತದೆ.

ಈ ನೀರಿನ ಅಕ್ಕಪಕ್ಕದಲ್ಲಿ ಬಹಳಷ್ಟು ಗಿಡ ಮತ್ತು ಮರವನ್ನು ನೋಡಬಹುದು.